ಸೋ ನಾವಿಲ್ಲಿ ಬಂದಿರೋ ಗೆಸ್ಟ್ ಎಲ್ಲಾ ಅಹ್ ಲೈನ್ ಮಾಡಿ ನಿಂತಿರೋದನ್ನ ನೋಡಬಹುದು. ಓಪನ್ ಫೀಲ್ಡ್ ಅಲ್ಲಿ ಮಾಡತಿರೋ ಫಕ್ಷನ್ ತಾಗಿದೆ. ಬ್ಯಾಕ್ ಗ್ರೌಂಡ್ ಎಲ್ಲಾ ಲೈಕ್ ಪ್ಯಾಲೇಸ್ ಟೈಪ್ ಡೆಕಾರ್ ಇದೆ.

ಅಲ್ಲಿ ಗೆಸ್ಟ್ ಎಲ್ಲಾ ಅಹ್ ಗಿಫ್ಟ್ ಪ್ರೆಸೆಂಟೇಷನ್ ಕೊಡಕೆ ಲೈನ್ ಅಲ್ಲಿ ನಿಂತಿರೋದನ್ನ ನಾವು ಒಬ್ಸರ್ವ್ ಮಾಡಬಹುದು.

ಇಲ್ಲಿ ಬೇರೆ ಬೇರೆ ಕೆಲಸನ ಮಾಡಕೊಂತಾ ಇದಾರೆ ಒಬ್ರು ಆನೆ ಮೇಲೆ ನಿಂತಕೊಂಡಿದರೆ ಇನ್ನೊಬ್ರು ಅದನ್ನ ವಾಶ್ ಮಾಡತ್ತಿದರೆ.

ಈ ಇಮೇಜ್ ಅಲ್ಲಿ ನಾವು ಒಂದು ಲಯನೆಸ್ಸ್ ನ ನೋಡ್ ಬೋದು ಸೋ ಇದು ಬ್ಲಾಕ್ ಅಂಡ್ ವೈಟ್ --

ಆ ಝೋವ್ ಅಲ್ಲಿ ಆ ಒಂದ ಕೇಸ್ ನ ನೋಡಬಹುದು ಎಂಟೈರ್ ಫುಲ್ಲು ಫುಲ್ಲಿ ಕವರ್ಡ್ ಆಗಿದೆ ಇದು.

ಈ ಇಮೇಜ್ ಅಲ್ಲಿ ಒಂದು ವಾಟರ್ ಬಾಡಿನ ಒಬ್ಸರ್ವ್ ಮಾಡಬಹುದು ಒಂದು ಪೌಂಡ್ ಇದೆ ಕವರ್ಡ್ ಬ್ಯಾ ಟ್ರೀಸ್ .

ಇದು ಒಂದು ಮದುವೆ ರಿಸೆಪ್ಶನ್ ನಿನ ಇಮೇಜ್ ಅಹ್ ಬಂದಿರೋ ಗೆಸ್ ಎಲ್ಲಾ ಪ್ರೆಸೆಂಟೇಷನ್ ಕೊಡತ್ತಿರೋದು ಆಮೇಲೆ ಬ್ಲೆಸ್ ಮಾಡತ್ತಿರೋದು.

ಸ್ವಲ್ಪ ಎಸ್ಯೋಟಿಕ್ ಪರ್ಪಲ್ ಪ್ಲಾಂಟ್ಸ್ ಎಲ್ಲಾ ಇದೆ. ಪರ್ಪಲ್ ಲೀಫ್ ಪ್ಲಾಂಟ್ಸ್ ಅಲ್ಲಿ ಲ್ಯಾಂಪ್ ಪೋಸ್ಟ್ ಇದೆ ಒಂದು.

ಎಲ್ಲಾ ವರೈಟಿಸ್ ನದು ಟ್ರಿಸ್ ಕಾಣಸ್ತಿದೆ ಬಿಟ್ಟ್ರೆ ಸ್ಕೈ ಚನ್ನಾಗಿ ಕ್ಯಾಪ್ಚರ್ ಆಗಿದೆ ಕ್ಲೌಡ್ಸ್ ಗಳು .--